ಈ ರೀತಿಯ ಒಂದು ಆಫೀಸ್ಗಳ ಮುಂದೆ ಅಥವಾ ಒಂದು ಚೇಮ್ಬರ್ಗಳ ಮುಂದೆ ಈ ರೀತಿಯಾದ ಡೋರ್ಗಳನ್ನ ಮಾಡಿ --

ಮತ್ತು ಒಂದು ಕ್ರಿಕೆಟ್ ಅನ್ನ ಆಟ ಆಡಬಹುದು ಕ್ರಿಕೆಟ್ ಆಟ ಆಡಕೆ ಇಂತದೊಂದು ಫೀಲ್ಡ್ ಬೇಕಲ್ವಾ ಸೊ ತುಂಬಾ ಜನ ಸೇರ್ಕೊಂಡು ಎರಡು ಟೀಮ್ ಮಾಡಿ ಕ್ರಿಕೆಟ್ ಕ್ರಿಕೆಟ್ ಅನ್ನ ಆರಾಮಾಗಿ ಆಡಬೋದು.

ಹಾಗೂ ಇದ್ರಲ್ಲಿ ನಾವು ತೊ ನಮ್ಗೆ ಬೇಕಾಗಿರೋ ಅಂತಹ ಸಂದೇಶಗಳನ್ನ ಕೂಡ ಹೇಳಬಹುದು ಅವ್ರಿಗೆ ಯಾವ್ದೇ ರೀತಿಯಾದಂತ ಟೈಮ್ ಕೂಡ ಹಿಡಿಯೋದಿಲ್ಲ.

ನೆಟ್ಟು ಅಹ್ ನೆಟ್ವರ್ಕ್ ಸಿಗೋದು. ಇಲ್ಲಅಂದ್ರೆ ಮೊಬೈಲ್ ಅಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ. ತುಮ್-ಈ-ಅಹ್ಈ ನೆಟ್ವರ್ಕ್ ಇರೋದ್ರಿಂದ ಮೊ ತುಂಬಾ ಯೂಸ್ ಆಗಿದೆ ಎಲ್ಲರಿಗು ಕೂಡ.

ಅವೆಲ್ಲಾ ಮ-ಮಕ್ಳಿಗೂ ಕೂಡ ತುಂಬಾ ಇಷ್ಟ ಈ ರೀತಿ ಆಟ ಆಡೋದು ಮತ್ತು ಅವ್ರಿಗೆ ಆಟ ಅಡ್ಸೋದ್ರಿಂದ ಖುಷಿಯಾಗುತ್ತೆ ಅವ್ರು ಚೆನ್ನಾಗಿರ್ತಾರೆ ಆರೋಗ್ಯವಾಗಿ.

ಇಲ್ಲಿ ಇಬ್ರು ಡಾಕ್ಟರ್ಸ್ ಇದಾರೆ ಒಬ್ಬ ಮಾಸ್ಕ ನ ಹಾಕೊಂಡಿದ್ದಾರೆ ಮತ್ತೆ ಕೈಗಳಿಗೆ ಗ್ಲೌಸ್ ಅನ್ನು ಹಾಕಿಕೊಂಡಿದ್ದಾರೆ. ಇಲ್ಲಿ ಒಂದು ನಾಯಿಗೆ ಟ್ರೀಟ್ಮೆಂಟ್ ಅನ್ನ ಮಾಡುತ್ತಿದ್ದಾರೆ ಆ ನಾಯಿಯ ಮೇಲೆ ಒಂದು ಗ್ರೀನ್ ಕಲರ್ ಟವಲ್ ನ್ನ ಕೂಡ ಹಾಕಿದ್ದಾರೆ ಇಲ್ಲಿ ಸ್ಪ್ರೇ ಮತ್ತು ಬಾಟಲ್ಸ್ ಗಳು ಇವೆ.